ಬಟ್ಟೆ ಧರಿಸಿದ್ದಾರೆ ಇನ್ನೊಂದು ಹುಡುಗಿ ಹಸಿರು ಮತ್ತು ನೀಲಿ ಬಣ್ಣದ ಬಟ್ಟೆ ಧರಿಸಿದ್ದಾರೆ ಇನ್ನೊಂದು ಹುಡುಗಿ ಕೆಂಪು ಮತ್ತು ನೀಲಿ ಬಣ್ಣದ ಬಟ್ಟೆ ಧರಿಸಿದ್ದಾರೆ.

ಇಂಜಿನ್‌ಗಳನ್ನು ಮತ್ತು ಎಲ್ಲಾ ತರದ ಸರ್ವಿಸ್‌ಗಳನ್ನು --

ಏನು ಬೆಳೆದಿಲ್ಲ ಇನ್ನು ಬಿತ್ತಿಲ್ಲ ಏನು ಬಿತ್ತಿಲ್ಲ ಏನಿಲ್ಲ.